ಮ್ಯಾರೇಜ್ ನೋಡಲು ಜನರು ತುಂಬಾ ಕಾತುರರಾಗಿದ್ದಾರೆ .

ಇದು ಒಂದು ಎಸ್.ಬಿ.ಐ ಬ್ಯಾಂಕ್ ಆಗಿದೆ ಈ ಬ್ಯಾಂಕ್ ಅಲ್ಲಿ ಆಹ್ ಐದು ಜನರಿದ್ದಾರೆ ಐದು ಜನರಲ್ಲಿ ಒಬ್ಬನು --

ಆಫೀಸರ್ ಹಾಗಿದ್ದಾನೆ ಇನ್ನೂ ಕೆಲವರು ಗ್ರಾಹಕರು ಹಾಗಿದ್ದರೆ ಮತ್ತು ಇದು ಜನರಿಗೆ ತುಂಬಾ ಸಹಾಯಕವಾದ ಬ್ಯಾಂಕ್ ಹಾಗಿದೆ.

ಉತ್ತಮವಾಗಿ ಹೋಟೆಲ್ ಇದೆ ಉತ್ತಮವಾದ ಟೀ ಮಾಡಿ ಕೊಡುತ್ತಾರೆ ಅಲ್ಲಿ ಉತ್ತಮವಾದ ಆಡಿಯನ್ಸ್ ಬರುತ್ತಾರೆ.

ಇಲ್ಲಿ ಇಬ್ಬರು ವ್ಯಕ್ತಿಗಲಿದ್ದಾರೆ ಒಬ್ಬನು ವ್ಯಕ್ತಿಯು ಒಬ್ಬ ಮಹಿಳೆಗೆ ಮೋಟರ್ ಅನ್ನು

ಒಂದು ಅಂಗಡಿಯಲ್ಲಿ ಸ್ಪೋರ್ಟ್ಸ್ ಸ್ಟೇಡಿ ಕಾಂಪಿಟೀಷನ್ ಅಂಗಡಿಯಾಗಿದ್ದು ಇದು ಒಳ್ಳೆಯ ತರಹದ ಅಂಗಡಿಯಾಗಿ --

ದೆ ಕೇರಂ ಮತ್ತು ಬುಕ್ ಹಾಗೂ ಉತ್ತಮವಾದ ಅಂಗಡಿಯನ್ನು ಹೊಂದಿದ್ದು ಬ್ಯಾಟ್ ಬಾಲ್ --

ಹೋಗಲು ಇಚ್ಛಿಸುತ್ತಿದ್ದಾನೆ ಈ ವ್ಯಕ್ತಿ ಹೋಗಿ ತನ್ನದೇ ಆದ ಆಹ್ ತನ್ನದೇ ಆದ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಲು ಮುಂದಾಗಿದ್ದಾನೆ.

ಒಬ್ಬ ಒಬ್ಬರು ಡಾಕ್ಟರ್ ಆಗಿದಾರೆ ಇನ್ನೊಬ್ಬರು ಪೇಷಂಟ್ ಆಗಿದಾರೆ ಆಹ್ಹ್ ಆ ಡಾಕ್ಟರ್ ಆದಂತಹ ಪೇಷಂಟ್ ಕಾಲನ್ನ ಆಹ್ಹ್ ವೀಕ್ಷಣೆ ಮಾಡುತ್ತಿದ್ದಾರೆ ಇದು ಉತ್ತಮವಾದ ಆಹ್ಹ್ ಆಸ್ಪತ್ರೆಯಾಗಿದೆ.

ಅಹ್ ಹೊರಗಡೆಯಿಂದ ಒಳಗಡೆ ಹೋಗುತಿದ್ದಾಳೆ ತನ್ನ ಮಗುವನ್ನು ಹೊತ್ತುಕೊಂಡು. ಮತ್ತು ಈ ಕಚೇರಿಯು ತುಂಬ ಜನರಿಗೆ ಸಹಾಯಕವಾಗಿದೆ.